ಹೆಡ್ ಇಪ್ಪಗ ಎಲ್ಲ ಬಂದ್ ನಿಂದಿರ್ಬೇಕು ಇವಾಗೆಲ್ಲ ಹೈಫ್ಯ್ ಬಸ್ಸ್ಟ್ಯಾಂಡ್ ಗಳು ಅವಾಗ ಏನಂದ್ರೆ ಮತ್ ಇಂತ ಬುಸ್ಸ್ಟ್ಯಾಂಡ್ಗಳು ಸಿಗೋಲ್ಲ ಎಲ್ಲ ಬರೆ ಅಕಂಡಿರ್ತವೆ.

ಅವ್ರು ಕೂಡ ಎಲ್ಲ ಚೆನ್ನಾಗ್ ಮಾಡ್ತಾ ಇದ್ದಾರೆ ಸ್ಪೋರ್ಟ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ಆಡಿಸ್ತಾ ಇದಾರೆ.

ಯಾಕಂದ್ರೆ ಮೇಲಿಂದ ಬರ್ತಾ ಇರುತ್ತೆ ಫಾಲ್ಸ್ ಸು ಬಹಳ ಕಷ್ಟ ಆಗುತ್ತೆ ಏನದು ಮೈನ ತೊಳ್ಕೊಳ್ಳಗ್ ಹೋದ್ರೆ ಬಹಳ ಕಷ್ಟ ಆಗುತ್ತೆ.